ಹಿಂದೆ ಒಂದು ಟೇಬಲ್ ಕೂಡ ಇದೆ ಮತ್ತೆ ಬಾಜು ಚಲ್ಪಿಗಳನ್ನು ಬಿಟ್ಟಿದ್ದಾರೆ.

ಬಾಜು ಒಂದು ಗಿಡ ಕೂಡ ಇದೆ ಮತ್ತು ಎದುರುಗಡೆ ಒಂದು ದೊಡ್ಡ ಲೈಟು ಕೂಡ ಹಾಕಿದ್ದಾರೆ.

ದೂರದಲ್ಲಿ ಒಬ್ಬರ ವಾಚ್ ಮ್ಯಾನ್ ಕೂಡ ಮನೆ ಚಿಕ್ಕ ಮನೆ ಕೂಡ ಮಾಡಿದ್ದಾರೆ.

ಬಾಜು ಒಂದು ದೊಡ್ಡ ಮನೆ ಕೂಡ ಇದೆ.

ಮತ್ತು ಇಲ್ಲಿ ಬಾಜು ಒಂದು ರೆಸ್ಟೋರೆಂಟ್ ಕೂಡ ಬರಲಾಗಿದೆ.

ಅದೇ ರಾತ್ರಿಯಾಗಿದೆ ಇಲ್ಲಿ ಇದೆ ಲೈಟಿಂದ ಡಿಸೈನ್ ಕೂಡ ಮಾಡಿದ್ದ ಮತ್ತೆ ಎದುರುಗಡೆ ಒಂದು ಸ್ಕೂಟಿ ಕೂಡ ನಿಂತಿದೆ.

ಇದು ಒಂದು ಬಸವ ಕಲ್ಯಾಣ ನಂದಿರುವ ಕಟ್ಟಡದ ಹಾಗೆ ಇದೆ ಇಲ್ಲಿ ಸುತ್ತ ಮುತ್ತಲಗ ಕರಿ ಕಲ್ಲಿಂದ ಕಾಂಪೌಂಡ್ ಕೂಡ ಕಟ್ಟಿದ್ದಾರೆ.

ಬಾಜು ಒಂದು ಕಬ್ಬಿಣಗ ದೊಡ್ಡ ಹ ದೊಡ್ಡ ಕಬ್ಬಿಣ ಕುಳ ಇವೆ.

ಮತ್ತೆ ಬೇಕರಿ ಮರದಿಂದಕ್ಕೆ ಲೈಟಿಂಗ್ ನಿಂದ ಡಿಸೈನ್ ಕೂಡ ಮಾಡಿದ್ದಾರೆ.

ಆದರ ಎದುರು ನಾಲಕ್ಕು ಗಾಡಿಗಳು ನಿಂತಿವೆ.

ಇದು ಒಂದು ಕಿರಾಣಿ ಅಂಗಡಿಯ ದುಕಾನ್ ಇಲ್ಲಿ ಸುಮಾರು ವಸ್ತುಗಳು ಕೂಡ ಇವೆ ನಿರ್ಮಾ ಸಾಬೂನ್ ಮತ್ತು ಲಕ್ಷ್ಮಿ ಫೋಟೋ ಕೂಡ ಹಾಕಿದ್ದಾರೆ.

ಇಲ್ಲಿ ಒಂದು ತಕ್ಕಡಿ ಇದೆ ಆ ತಕ್ಕಡಿನ ಒಳಗೆ ಡಬ್ಬಿಯಲ್ಲಿ ಹೂವ ಕೂಡ ಹಾಕಿಕ್ಕಿದ್ದಾರೆ.

ಕ್ಲಾಸ್ಮೇರೂಮ್ ದಾಗ್ ಪರ್ಗೋಳು ಯಾರ್ದು ಇಲ್ಲ ಒಣ ಬ್ಯಾಗ್ ಗೊಳು ಇಕ್ಕ್ ಹೋಗ್ಯಾರ.